ಲೈಬ್ರೆರಿ ಅಂದ್ರೆ ತುಂಬಾ ಇಷ್ಟ. ಲೈಬ್ರೆರಿ ಇದ್ರೆ ಹಳೆ ಬುಕ್ ಎಲ್ಲ ಇರತಾವೇ ನೀವು ಎಸ್ಟೋತ್ ಬೇಕಾರೂ ಓದ್ಬಹುದು. ಆದ್ರೆ ಲೈಬ್ರೆರಿ ಸೈಲೆಂಟ್ ಇರ್ಬೆಕ್ ಆಗತ್ತೆ.

ನದಿ ನೀರಿಂದ ಒಳ್ಳೆ ಲಾಭ ಇದೆ ಕೃಷಿ ಎಲ್ಲ ಮಾಡಬಹುದು. ನದಿ ನೀರ್ ನಲ್ಲಿ ಒಳ್ಳೆ ಕೆಲ್ಸ ಮಾಡಕೊಬಹುದು ನದಿ ನೀರಿಂದ ಮನೆಗೆಲ್ಲ ನೀರ್ ಇದಾವಲ್ಲ ತೊಟಾಗೆಲ್ಲ ಹಾಕೋಬಹುದು. ನಾದಿನಲ್ಲಿ ಈಜ್ ಬಿದ್ದ್ ಸ್ನಾನ ಕೂಡ ಮಾಡಬಹುದು.